ಹ್ಮ್ ಸರಿ ಸರಿ ಹೇಳ್ತೆನೆ. Okay okay ಅದೆ ಅದೆ call ಬರ್ತದ ನಂಗೆ .

ಆ ಮತ್ತೆ ನಿಮ್ಗ ಮಾಡುದಾ?

ಹಾ ಸರಿ ಸರಿ ಪರ್ವಾಗಿಲ್ಲ ಮತ್ತೇನೇ ಮಾಡ್ತೇ.

ಹಾ ನಾನ್ ಸೌಖ್ಯ ಇದ್ದೇನೆ, ನೀವ್ ಹೇಗಿದ್ದೀರಾ?

ಮತ್ತೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರಂತೆ, ಹೌದಾ? ಹೌದು, ಕೆಲಸಕ್ಕೆ ಹೋಗ್ತೀನಿ ಹೋಗ್ತಾ ಇದ್ದೇವೆ ಈಗ.

ಈವಾಗ ನಿನ್ನೆ ಎಂಟು ಜನ ಇದ್ದಿದ್ದೇವೆ.

ಇವತ್ತೂ ಹತ್ತು ಜನ ಆಗಿದೆ.

ಹಾ, ಒಂದೊಂದೇ ಜನ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಹೌದೂ, ನಂಗೆ ಈಗ ಬರ್ಲಿಕ್ಕೆ ಆಗುದಿಲ್ಲಾ, ಮಗಳೂ ಗರ್ಭಿಣಿ ಅಲ್ವಾ.

ಮನೆಯಲ್ಲೇಇದ್ದಾಳೆ, ಅವಳು ಇನ್ನು ಗಂಡನ ಮನೆಗೆ ಹೋದ್ಮೇಲೆ ನಾನ್ ಬರ್ತೇನೆ.

ಹ್ಮ್, ಮತ್ತೆ ಮಕ್ಕಳೆಲ್ಲ ಎಲ್ಲಿದ್ದಾರೆ?

ಮಕ್ಕಳೆಲ್ಲ ಮದುವೆ ಆಗಿ ಗಂಡನ ಮನೆಗೆ ಹೋಗಿದಾಳೆ ಒಬ್ಲು, ಒಬ್ಲು ಇದ್ದಾಳೆ.

ಮತ್ತೆ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ?

ಹಾ, ಹ್ಮ್. ಮತ್ತೆ ಏನ್ ಸಮಾಚಾರ?

ಮತ್ತೆ ಏನು ಚಾ ಎಲ್ಲ ಆಯ್ತಾ, ಸಾಯಂಕಾಲದ್ದು?

ನಾನು ಹ್ಮ್ ಆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೇನೆ.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

ಮತ್ತೆ ಮಧ್ಯಾಹ್ನ ಊಟಕ್ಕೆ ಪದಾರ್ಥ ಎಂತ ಮಾಡಿದ್ದು? ಇವತ್ತು ನನಗೆ ಒಂದು, ಅಹ್ ಇದು ಇದು ಇತ್ತು ಊಟಕ್ಕೆ ಹೋಗ್ಲಿಕ್ಕೆ ಇತ್ತು.

ಗೃಪ್ರವೇಶ ಇತ್ತು, ಆ ಮಲ್ಲಾರ್ನಲ್ಲಿ.

ಅಲ್ಲಿ ಹೋಗಿ ನಾನು ಮತ್ತೆ ನನ್ನ ಮಗಳು ಹೋಗಿ ಊಟ ಮಾಡಿ ಬಂದದ್ದು, ಇನ್ನು ರಾತ್ರಿಯದ್ದು ಇನ್ನು ಆಗ್ಬೇಕು. ಹಾ ಬಾರಿ ಗಮ್ಮತ್ತಿನ ಊಟ ನಿಮಗೆ, ಇವತ್ತು.

ಆ ಪಲಾವು, ಊ ಅನ್ನ ಸಾರು.

ಪಲ್ಯ ಎಲ್ಲ ಇತ್ತು, ಗಮ್ಮತ್ ಇತ್ತು, ಹೋಳಿಗೆ ಇತ್ತು, ಪಾಯಸ ಇತ್ತು. ಹಾ, ನಾವು ಕುಡಾ ಹೋಗಿ ಬಂದಿದ್ದೇವೆ ಒಂದು ಕಡೆ, ಅಹ್ ಗೃಹ ಪ್ರವ್~ ಪ್ರವೇಶಕ್ಕೆ.

ಹಾ, ಏನೆಲ್ಲಾ item ಇತ್ತು ನಿಮ್ಗೆ? item ಊ ಆ ಉಪ್ಪಿನ್ಕಾಯಿ.

ಮತ್ತೆ ಒಂದು ಬಾಜಿ, ಮತ್ತೆ ಹಪ್ಪಳ.

ಮತ್ತೇ ಇದು ಹ್ಮ್ ಎಂತ ಅದರ ಹ್ಮ್ ಹೇಳಿಕ್ಕ್ ಬರಲ್ಲ ಸುಮಾರ್ item ಇದೆ, ಪಲಾವ್ ಇದ್ದಿದೆ.

ಶುರು ಆಯ್ತು ಒಂದೊಂದೇ function ಎಲ್ಲ start ಆಗ್ತಾ ಬಂತು. ಹೌದು, ಭರ್ಜರಿ ಊಟ ಇವತ್ತು.

ಹತ್ತಿರದಲ್ಲೇ ಇದ್ದಿದೆ, ಹಾಗಾಗಿ ಕೆಲಸ ಮಾಡಿ ಹೋಗಿ ಎಲ್ಲ.

ಹ ಎಲ್ಲರಿಗು ಕುಡ ಹೇಳಿದ್ದಾರೆ ಬರ್ಲಿಕ್ಕೆ.

ಹಾ, ಕಮಲಕ್ಕನ ಗೆ ನೀವು ಕೂಡ ಹೋಗಿದ್ದೀರಾ? ಹಾ ಎಲ್ಲರು ಹೋಗಿದ್ದೇವೆ, ನಾವು ಕೂಡ ಅಂತ ಅಲ್ಲ, ಎಲ್ಲ ನಾವು ಎಷ್ಟು ಜನ ಕೆಲಸಕ್ಕೆ ಇದ್ದುದ್ದೇವೆ ಅವ್ರೆಲ್ಲರೂ ಹೋಗಿದ್ದೇವೆ, ಎಲ್ಲರನ್ನು ಬರ್ಲಿಕ್ಕೆ ಹೇಳಿದ್ದರೆ ಅವ್ರು .

ಏನ್ ತುಂಬಾ ಶೆಕೆ ಆಗ್ತಾ ಉಂಟು, ಮಳೆ ಬರುವ ಅಂದಾಜೇನಾದ್ರೂ ಇದೆಯಾ? ಮಳೆ ಬರುವಾಗೆ ಕಾಣುದಿಲ್ಲ, ಸ್ವಲ್ಪ ಮೋಡ ಮೋಡ ಆಗುದು ಅಷ್ಟೇ ಅಲ್ವಾ. ಹೌದೌದು, ನಾನು . ಇದು ಕೊಪ್ಪರ ಹಾಕಿದ್ದೇನೆ.

ಹೌದು ನಾನು ತೆಗಿಯುದಿಲ್ಲ ಅಂತ ಎನಿಸ್ಕೊಂಡದ್ದು, ಈಗ ಮೋಡ ನೋಡುವಾಗ ತೆಗಿಬೇಕಂತ ಅನ್ಸ್ತದೆ.

ತೆಗಿಯುದು ತೆಗಿಲೇ ಬೇಕು, ಅದು ಹೇಳಿಕ್ಕೆ ಆಗುದಿಲ್ಲ ಮಳೆದು ಹೇಳಿಕ್ಕೆ ಆಗುದಿಲ್ಲ, ರಾತ್ರಿ ಎಲ್ಲ ಜೋರು ಬಂದ್ರೆ ಮತ್ತೆ ನಿದ್ದೆ ಇಂದ ಎದ್ದು ಓಡಿ ಹೋಗ್ಬೇಕಾಗ್ತದೆ.

ಹೌದು, ಆಯ್ತು ನಾನು ಮಕ್ಕಳನೆಲ್ಲ ಕೇಳಿದೆ ಅಂತ ಹೇಳಿ.

ಹಾ ನಾನು ಇಂದು lockdown ನ ಬಗ್ಗೆ ಹೇಳ್ತೇನೆ, ಈ lockdown ಅನ್ನುವಂತದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ China ದೇಶದಲ್ಲಿ ಹುಟ್ಟಿಕೊಳ್ತು. ಅಲ್ಲಿ ವಿನಾಶ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ. ಈ ಭಾರತಕ್ಕೆ ಬಂತು, ಇದರಿಂದ ಮೊದಲು mask ಎಲ್ಲ ಹಾಕ್ಲಿಕ್ಕೆ ಹೇಳಿದ್ರು. ನಂತರ ಇದರಿಂದ ಕಮ್ಮಿ ಆ~ ಆಗ್ಲಿಲ್ಲ ಕ್ರಮೇಣ ಜಾಸ್ತಿ ಆಗ್ತಾನೇ ಹೋಯ್ತು, ಇದರ ನಂತರ ಅವರು ಆ.

Lockdown ಅನ್ನು ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದ್ರು. ಈ ಘೋಷಣೆಯ ಸಮಯದಲ್ಲಿ ನನಗೆ ಈ ಆ PU ಆ ಪರೀಕ್ಷೆ ನಡಿತಿತ್ತು, ಆ second PU ಆ.

ದೊಡ್ಡ final exam ನಡಿತಿತ್ತು, ಹ್ಮ್ final ಪರೀಕ್ಷೆ ನಡಿತಿತ್ತು. ಆ ಐದು ಪರೀಕ್ಷೆ ಮುಗಿದಿತ್ತು, ಕೊನೆಯ ಒಂದು ಪರೀಕ್ಷೆ ನಡಿಲಿಕ್ಕಿತ್ತು ಇದರಿಂದಾಗಿ ನಮ್ಗೆ ಆ ಒಂದು ಪರೀಕ್ಷೆ. ಎರಡು ತಿಂಗಳ ನಂತರ ಈ lockdown ನ ಕಾರಣದಿಂದ ಎರಡು ತಿಂಗಳ ನ~ ನಂತರ ನಡೆಯಿತು. ಇದರಿಂದಾಗಿ ನನಗೆ ಈ ತುಂಬಾ ಅನನುಕೂಲ ಆಯ್ತು, ಯಾಕಂದ್ರೆ ನಾನು ಹಾ ಒಂದು ಹಿಂದೆ ಒಂದು ದಿನ ಹಿಂದೆ. ಓದಿದ್ದೆ ಮತ್ತೆ ಆ ಒಂದು ಒಂದು ಒಂದು ವಾರದ ಹಿಂದೆ ನಮ್ಗೆ ಇದುಸ ಇತ್ತು preparatory ಪರೀಕ್ಷೆಸ ಇತ್ತು. ಆ ಇದರಿಂದ ನಾನು ಆ ಓದಿದ್ರಲ್ಲಿ ಮತ್ತೆ ಆ ಪರೀಕ್ಷೆ ಆ. ಬರಿದಿದ್ರಲ್ಲಿ ಎಲ್ಲ ನೆನಪಿತ್ತು ನಂಗೆ. So ಆ ಇದರಿಂದಾಗಿ ಈ lockdown ಮಾಡಿದ್ರ ಮಾಡಿದ್ರಿಂದ.

ನಮ್ಗೆ ಎರಡು ತಿಂಗಳ ನಂತರ ಪರೀಕ್ಷೆ ಬರಿವಾಗ. ಏನು ನೆನಪಿರ್ಲಿಲ್ಲ, ಮತ್ತೆ ನಾನು just ಆ ಉತ್ತೀರ್ಣನಾಗಿದ್ದೆ ಆ English subject ಅಲ್ಲಿ ಈ ಕಾರಣದಿಂದ. ಮತ್ತೆ ಎರಡು ತಿಂಗಳ ಈ.

ರಜೆಯಲ್ಲಿ ನಾನು ಮನೆಯಲ್ಲೇ ಇದ್ದೇ ಅಪ್ಪಸ ಮನೆಯಲ್ಲೇ ಇದ್ರು ಯಾಕಂದ್ರೆ ಎಲ್ಲರೂ lockdown ನಿಂದ ಕೆಲಸ ಇರ್ಲಿಲ್ಲ, ಮನೆಯಲ್ಲೇ ಇದ್ರು ಎಲ್ಲರೂ. ಮತ್ತೆ ಒಂದು ತರ್ಕಾರಿ ತರ್ಬೇಕಾದ್ರೂ bus ನ ವ್ಯವಸ್ಥೆ ಇರ್ಲಿಲ್ಲ, ರಿಕ್ಷದ ವ್ಯವಸ್ಥೆ ಇರ್ಲಿಲ್ಲ. ನಡ್ಕೊಂಡು ಹೋಗ್ಬೇಕಾಗಿತ್ತು ಮತ್ತೆ ಪೊಲೀಸರ ಬಂದ~ ಬಂದೋಬಸ್ತಿತ್ತು, ಎಂತಾ ತರ್ಲಿಕೊದ್ರುಸ ಅವರದ್ದು ಅನುಮತಿ ಬೇಕಿತ್ತು, ಯಾಕೆ ಅಂತ ದ್ರು ಮತ್ತೆ. ಈಗೆ ಸುಮ್ಮನೆ ಸುಮ್ಮನೆ ಹೋದ್ರೆ ಲಾಟಿ charge ಎಲ್ಲ ನಡಿತಿತ್ತು, ಈ ಈ ಸಮಯದಲ್ಲಿ ನಾನು ಮನೆಯಲ್ಲೇ ಕೂತು TV ನೋಡುದು ತಿ~ ಇದು ಧಾರಾವಾಹಿ ನೋಡುದು ಎಲ್ಲ ಮಾಡ್ತಿದ್ದೆ. ಮತ್ತೆ friends ಆ ಗೆಳೆಯರೊಂದಿಗೆ ಆಟ ಆಡ್ಲಿಕ್ಕೆ ಹೋಗುದು ಅವರುಸ ಮನೆಯಲ್ಲೇ ಇರ್ತಿದ್ದ್ರು. ಅವರಿಗೆಸ ಮನೆಯಲ್ಲಿ ಇದ್ದು ಇದ್ದು bore ಆಗಿ ಎಲ್ಲ ನಾವು ಎಲ್ಲ ಒಟ್ಟು ಸೇರಿ ಆಡ್ತಿದ್ವಿ.

ಮತ್ತೆ ನಮ್ಗೆ ಆ ಎರಡು ಮೂರು ತಿಂಗಳ ನಂತರ college open ಆಯ್ತು, ಮತ್ತೆ ನಾಕು ತಿಂಗಳು ನಮಗೆ ತರಗತಿ ನಡೆಯಿತ್ತು.

ನಂ~ ನಂತರ ಪುನಃ lockdown ಆಯ್ತು, ಪುನಃ ಕೊರೋನ, ಕೊರೋನ virus ಹೆಚ್ಚಾಗಿ ಪುನಃ lockdown ಮಾಡುವ ಪರಿಸ್ಥಿತಿ ಬಂತು ಇದರಲ್ಲಿ ನಮಗೆ ಆ ಪದವಿ ಎ exam ನ ಪ್ರಕಾರ. ನಮ್ಗೆ ವರ್ಷಕ್ಕೆ ಎರಡು semester exam ನಡಿತದೆ. ಈ ಕೊರೋನ virus ನಿಂದಾಗಿ ನಮ್ಗೆ ವರ್ಷಕ್ಕೆ ಹಾ ಪ್ರಥಮ degree ಯಲ್ಲಿ ವರ್ಷಕ್ಕೆ ಒಂದೇ exam ಮಾಡಿ.

ಪರೀಕ್ಷೆ ಮಾಡಿ ಹಾ ಮತ್ತೊಂದು ಪರೀಕ್ಷೆಯನ್ನು ಎಲ್ಲರು ಎಲ್ಲರನ್ನೂ ಉತ್ತೀರ್ಣಗೊಳಿಸಿದ್ರು, ಯಾಕಂದ್ರೆ ಆ ಈ ತರಗತಿಯನ್ನು ಮಾಡ್ಲಿಕ್ಕೆ ಸಾದ್ಯವಾಗ್ಲಿಲ್ಲ lockdown ಅಲ್ಲಿ ಆ ಇದರಿಂದ.

ಎಲ್ಲ ಆ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸಿದ್ರು.

ಮತ್ತೆ ಇದ~ ಇದರಲ್ಲಿ ಆ lockdown ಅಲ್ಲಿ ಒಂದು ಅನುಕೂಲಸ ಇದೆ ಎಂತ ಅಂದ್ರೆ ಹಾ ಮನೆ~ ಮನೆಯವರೆಲ್ಲಾ ಒಟ್ಟಿಗೆ ಇರ್ತಿದ್ದರು. ಆ ಮುಂಚೆ ಆದ್ರೆ ಈ ಕೆಲಸದ ಪರಿಸ್ಥಿಯಲ್ಲಿ ಎಲ್ಲಿ ಎಲ್ಲಿಯೆಲ್ಲಾ ಹೋಗ್ತಿದ್ರೂ ಮ~ ಅಪು~ ಅಪೂರೂಪಕ್ಕೆ ಮನೆಗೆ ಬರ್ತಿದ್ರು. ಆದ್ರೆ ಈ lockdown ಅಲ್ಲಿ ಎಲ್ಲ ಮನೆಯವರು ಒಟ್ಟಿಗೆ ಇದ್ದು ಇದು ಬಾಂದವ್ಯ ಇತ್ತು. ಇದರಿಂದ ಒಂದು ಅನುಕೂಲಸ ಹೇಳ್ಬೊಹುದು ಮತ್ತೆ ಅನಾನುಕೂಲ ಅಂದ್ರೆ ಅದೇ ಹಣ ಕಯ್ಯಲ್ಲಿ ಹಣ ಇರ್ಲಿಲ್ಲ ಮತ್ತೆ ಈ ಮನೆಯಲ್ಲಿ ತರ್ಕಾರಿ ತರಲು ಎಲ್ಲ ಹೋಗ್ಲಿಕ್ಕೆ ಕಷ್ಟ ಮತ್ತೆ ಈ.

ಹಣ ಇಲ್ಲದ ಕಾರಣ ದಿವಸ veg ಎ ತರಕಾರಿಗಳಲ್ಲಿಯೇ ಆ ಸಾರ್ ಎಲ್ಲ ಮಾಡ್ತಿದ್ರು.

ಎಲ್ಲ celebration ಆಯ್ತಾ Christmas, New Year ಎಲ್ಲಾ ಆಯಿತಲ್ವಾ.

ಹಾ ಹೌದು ಗಮ್ಮತ್ ಆಯ್ತು ಸ್ವಲ್ಪ.

ಮತ್ತೆ ನೀವ್ Christmas ಎಲ್ಲಾ ಹೇಗೆ ಆಚರಣೆ ಮಾಡೋದು ನಂಗೆ ಇದೊಂದು ಯಾವಾಗ್ಲೂ curiosity ಆಯ್ತಾ ನಾನು ನಿಮ್ಮನ್ನ ಕೇಳ್ಬೇಕು ಕೇಳ್ಬೇಕು ಅನ್ಕೊಳ್ತ ಇರ್ತೇನೆ .

ನಮ್ದು ನಮ್ಗೆ ಒಂದೇ ಅಲ ಹಬ್ಬ Christian ಅದ್ದು Christmas ಅಂದ್ರೇನೆ ಇದು Christians ಗೆ.

ಅಂದ್ರೆ Good Friday ಎಲ್ಲ ಮಾಡ್ತೇವೆ ಆದ್ರು ನಮ್ಗೆ ನಿಮ್ಮ ತರ ಜಾಸ್ತಿ ಹಬ್ಬ ಇಲ್ಲ. ನಿಮ್ಗೆ ಆದ್ರೆ ಜಾಸ್ತಿ ಹಬ್ಬ ಅಲ ದೀಪಾವಳಿ. ಕೃಷ್ಣ ಜನ್ಮಾಷ್ಟಮಿ ನಮ್ಗೆ ಒಂದೆ ಹಬ್ಬ Christmas ನಾವ್ ಎಂತ ಮಾಡ್ತೇವೆ ಅಂದ್ರೆ.

ಮನೇಲಿ ಎಲ್ಲ ಸೇರಿ ತಿಂಡಿ ಎಲ್ಲ ಮಾಡ್ತಾರೆ. ಚಕ್ಕುಲಿ ಮಾಡ್ತೇವೆ, ಮತ್ತೆ ಶಂಕರ್ ಪಳ್ಳ ಮಾಡ್ತೇವೆ ಮತ್ತೆ ಇದು ಎಂತದು ಕರ್ಜೆಕಾಯಿ ಮಾಡ್ತೇವೆ ಮತ್ತೆ rose cake ಅಂತ ಒಂದ್ ಮಾಡ್ತೇವೆ.